ಒಬ್ಬ ನಿಂತಿದ್ದಾನೆ ಇನ್ನು ಕೆಲವರು ಕೆಳಗೆ ಕುಳಿತಿದ್ದಾರೆ.

ಈ ಚಿತ್ರದಲ್ಲಿ ಒಂದು ದೊಡ್ಡ ಬಿಳಿ ಬಿಲ್ಡಿಂಗ್ ಅನ್ನು ನೋಡಬಹುದು.

ಅಲ್ಲಿ ಒಬ್ಬ ಮನುಷ್ಯ ನಡೆಯುತ್ತಿರುವ ದೃಶ್ಯವನ್ನು ನೋಡಬಹುದು.

ಇಲ್ಲಿ ಸಾಕಷ್ಟು ಜನರು ತಮ್ಮ ಗಾಡಿಯನ್ನು ಕ್ಯೂ ನಲ್ಲಿ ನಿಲ್ಲಿಸಿ ಕೊಂಡಿದ್ದಾರೆ.

ಈ ಚಿತ್ರದಲ್ಲಿ ತರಕಾರಿಗಳನ್ನು ಒಂದು ಬುಟ್ಟಿಯಲ್ಲಿ ಜೋಡಿಸಿಟ್ಟಿರುವ ದೃಶ್ಯವನ್ನು ನೋಡಬಹುದು.

ಇದು ಬಿಳಿ ಬಣ್ಣದಲ್ಲಿದೆ ಅದರ ಮುಂದೆ ಹಸಿರು--

ಈ ಚಿತ್ರದಲ್ಲಿ ಒಂದು ರಸ್ತೆಯನ್ನು ನೋಡಬಹುದು.

ರಸ್ತೆಯ ಮದ್ಯಕ್ಕೆ ಡಿವೈಡರ್ ಅನ್ನು ಹಾಕಿದ್ದಾರೆ

ವೆರಡು ವಿರುದ್ಧ ದಿಕ್ಕಿಗೆ ಮುಖ ಮಾಡಿ ನಿಂತಿವೆ.

ಈ ಚಿತ್ರದಲ್ಲಿ ಒಂದು ಐಷಾರಾಮಿಯಾದ ಭವನನ್ನು ನೋಡಬಹುದು.

ಕೆಲವರು ಹಳದಿ ಸೊಂಟ ಪಟ್ಟಿಯನ್ನು ಕಟ್ಟಿದ್ದು--

ಈ ಚಿತ್ರದಲ್ಲಿ ನಮಗೆ ಬಸ್ ಸ್ಟ್ಯಾಂಡ್ ಒಂದರ ದೃಶ್ಯ ಕಾಣಿಸುತ್ತಿದೆ.